ಮತ್ತು ಬಕೆಟ್ ಹಾಗು ಡಬರಿಯನ್ನು ಇಲ್ಲಿ ಕಾಣುತ್ತೇವೆ.

ಇಲ್ಲಿ ನಾವು ಒಂದು ಬೈಕ ಅನ್ನು ಕಾಣುತ್ತೇವೆ.

ಮತ್ತು ಇಲ್ಲಿ ಬಾಳೆ ಗಿಡಗಳನ್ನು ಕಾಣುತ್ತೇವೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಯೇಸುವಿನ ಚರ್ಚ್ ಆಗಿದೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಜಿಮ್ ಕ್ಲಾಸ್ ಆಗಿದೆ.

ತ್ತು ಒಂದು ಬ್ಯಾನರ ನ್ನು ಇಲ್ಲಿ ಕಾಣುತ್ತೇವೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ದೊಡ್ಡದಾದ ಕಟ್ಟಡವನ್ನು ಇಲ್ಲಿ ಕಾಣಬಹುದು.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಸೂಪರ್ ಮಾರ್ಕೆಟ್ ಅನ್ನು ಕಾಣುತ್ತೇವೆ.

ಇಲ್ಲಿ ನಾವು ನೋಟ್ ಬುಕ್ ಗಳನ್ನು ಕಾಣಬಹುದು.

ಹಾಗು ಇಲ್ಲಿ ಫ್ಯಾನ್ ಗಳನ್ನು ಕಾಣುತ್ತೇವೆ.

ಇಲ್ಲಿ ಒಂದು ಫ್ಯಾನ್ ಅನ್ನು ಕಾಣುತ್ತೆವೆ.

ಹಾಗು ಒಂದು ಸ್ಕೂಟಿ ಯನ್ನು ಇಲ್ಲಿ ಕಾಣುತ್ತೇವೆ.

ಮತ್ತು ಜನತಾ ಆಟೋ ವರ್ಕರ್ಸ್ ಎಂದು ಬೋರ್ಡ್ ಇದೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇಲ್ಲಿ ನಾವು ಲೋನ್ ಇನ್ಸೂರೆನ್ಸ್ ಎಂಬ ಎರಡು ಬೋರ್ಡ್ ಗಳನ್ನು ಕಾಣುತ್ತೇವೆ.